ಲೈಕ್ ಎಲ್ಲ ಮಕ್ಕಳಿಗೂ ಕೂಡ ಸಕತ್ ಹೆಲ್ಪ್ ಆಗುತ್ತೆ ಎಲ್ಲರು ಇಷ್ಟ ಕೂಡ ಪಡ್ತಾರೆ ಲೈಕ್ ಬಡೂರ ಮಕಳಿಗೂ ಕೂಡ ಇಷ್ಟ ಆಗುತ್ತೆ ಲೈಕ್ ಎಲ್ಲ ಇಂಟರೆಸ್ಟ್ ಇಂದ ಕೇಳತಾರೆ .

ಸೋ ಇದು ನೋ ಒಂದು ಜೆಂಟ್ಸ್ ಸಲೂನ್ ಆಗಿರುತ್ತೆ ಲೈಕ್ ನೋಡೋದಕ್ಕೆ ಚೆನ್ನಾಗಿದೆ. ಲೈಕ್ ಅವರು ಯಾವುದೇ ತರ ಕಟಿಂಗ್ ಬೇಕು ಅಂದ್ರು ಕೂಡ ಮಾಡ್ಕೋಬಹುದು.